ಹಮ್ ಫೆ ಸೆಲ್ಫಿ ತಗೋಳಕ್ಕೆ ಈಸಿ ಆಗ್ತದೆ ಯಾರಾದ್ರೂ ಇದ್ರೆ ತೆಗಿಸ್ಕೊಬೋದು ತೆಗೀಬೇಕು ಅವರು ಮತ್ತೆ ಬಂದು ಇವಾಗ ಯಾರು ಇಲ್ಲಾಂದ್ರೆ ಸೆಲ್ಫಿ ನೇ ಕರೆಕ್ಟ್ ಸೂಟ್ --

ಜಾಸ್ತಿ ಅಂಕಗಳು ನಮಿಗೆ ಬರ್ಬೇಕು ಎಲ್ಲರು ನಮ್ಮಂಗೆ ಓದಿ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಗಸ್ ಗ್ರೂಪ್ ಸ್ಟಡಿ ಗಳೆಲ್ಲ ಬಾಳ ಹೆಲ್ಪ್ ಆಗ್ತಾವೆ ಅದರಿಂದ ಮಾಡೋದ್ರಿಂದ ನಮ್ಮ್--

ಮತ್ತೆ ಈವಾಗೆಲ್ಲ ಏ ಇಲ್ಲೇನು ನೋಡ್ತಿ ಬಾ ಅಲ್ಲಿ ಆ ಕಾರಂಜಿ ಐತೆ ಅಲ್ಲಿ ಬಲ್ಬ್ ಹಂಗಿಟ್ಟಾರ ಇಲ್ಲಿ ನೀರು ಹ್ಯಾಂಗ ಬಿಳ್ತಾವ ಹಿಂಗ್ ಬಿಳ್ತಾವ ಡಿಸೈನ್ ಆಗಿ ಮಾಡ್ಯಾರ ಅಲ್ಲಿ ನೋಡಣ ಬಾ ಚಂದ ಇರತೈತೆ ಅಂತಾರೆ ಅವಾಗೆಲ್ಲ ಚಂದ ಇಲ್ಲ ಅಂದ್ರು ಕೂಡ ಅವರು ನೋಡಿ ಬದುಕಿರ್ತಾರ --

ಅವಾಗೆಲ್ಲ ಪ್ರಾಣಿ ಪಕ್ಷಿನ್ಗಳು ಎಲ್ಲೇನ ಹೋಗ್ಲಿ ಕಾಣ್ತಿದ್ವು ಎದ್ಕಕೆ ಅಂದ್ರೆ ಅವು ಏನು ಅವು ಬೇಕಾದ್ದೆಲ್ಲ ಆಹಾರ ಸಿಕ್ತಿತ್ತು ಕಾಡು ಇರ್ತಿತ್ತು ಎಲ್ಲ ಅಲ್ಲೇ ಇರ್ತಿತ್ತು ಇವಾಗೆಲ್ಲ ಕಾಡು ನಾಶ ಮಾಡಿದ್ದಾರೆ.

ಅವೆಲ್ಲ ಮಾಡ ಹ್ಮ್ ಉಪಯೋಗ ಆಗ್ತದ ಬಿಡ್ತದ ಚಂದ ಕಾಣಕ್ಕೆ ಅಷ್ಟು ವೇಸ್ಟ್ ಮಾಡ್ತಿರ್ತಾರೆ. ಸುಮ್ನೆ ಅವೆಲ್ಲ ತತಾ ಅವು ಮಾಡ್ದೆ ಇವು ಮಾಡ್ದೆ ಅಂತ.